ಇದೊಂದು ಸಣ್ಣ ಮಕ್ಳು ಸ್ಕೂಲು ನರ್ಸರಿ . ಇಲ್ಲಿ ಸಣ್ಣ ಮಕ್ಕಳಿಗೆ ಕ್ರಾಫ್ಟ್ ಹೇಳ್ಕೊಡ್ತಾಯಿದ್ದಾರೆ ಟೀಚರು ಮಕ್ಕಳೆಲ್ಲ ನೀಟಾ ಗಿ ಕೂತ್ಕೊಂಡು ಅದನ್ನು ವೀಕ್ಷಿಸುತ್ತ ತಾವು ಎನೇನೋ ಮಾಡ್ಕೋತ --

ಅಲ್ಲಿ ಒಂದು ಮಗು ಕೂತುಕೊಂಡನೇ ಸುತ್ಲೆ ಅಲ್ಲ ಗ್ರೀನ್ ಹುಲ್ಲು ಬೆಳೆದಂತೆ.

ಇಲ್ಲಿ ಹೋಗುವಂಗಿಲ್ಲ ಅಂತ ಐತಿ ಆದ್ರೆ ಆ ವಳಂಗಿಂ ಸೈಡ್ ಒಂದ್ ಇಬ್ರು ಗಂಡ ಮಕ್ಳು ಒಬ್ಳ್ ಹೆಣ್ ಮಗಳು ಕಾಣುತ್ತವೆ ಅಲ್ಲಿ ಒಂದ್ ಎರಡ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆದವು

ಇದೊಂದು ಗಾರ್ಡನ್ ಗರ್ ವಾಕಿಂಗ್ ಮಾಡುವಾಗ ಯಾವ ರೀತಿ ಜಾಗ ಇರುತ್ತಲ್ಲ ಆ ರೀತಿ ವಾಕಿಂಗ್ ಮಾಡಕ್ಕೆ ಜಾಗ ಅದ.

ಇದು ದೇವಸ್ಥಾನ ಬುದ್ಧನ ದೇವಸ್ಥಾನ. ನಡುವ ಬುದ್ದ ಅದಾನ ಆ ಕಡೆ ಈ ಕಡೆ ಪೈಂಟ್ ಮಾಡ್ಯಾರ ಅವರೆಲ್ಲ ಬುದ್ಧನ ಅನುಯಾಯಿಗಳು.

ಅದರ ಮ್ಯಾಲೆ ಯಲ್ಲ ಕೆತ್ತನ ಕೆಲಸಾ ಮಾಡ್ಯಾರ. ಆ ಕೆತ್ತನ ಕೆಲಸದೊಳಗನು --

ಗಿಟಾರ್ ಸ್ಟಾಲರ್ ಇಲ್ಲಿ ರೆಡ್ ಯಲ್ಲೋ ಅಂತ ಬ್ಲಾಕ್ ಟೈಪ್ ಗೈಟರ್ ಇದಾವ ಮೂರೂ ಆಮೇಲೆ ಕೆಳಗೆ ಒಂದು ತಬಲಾ ಇದೆ ಅದರ ಬಾಜು ಒಂದು ಪಿಯಾನೋ ಇಟ್ಟಿದ್ದಾರೆ ಆಮೇಲೆ ಇದೊಂದು ಶಾಪ್ ಈ ಶೋಪ್ನಲ್ಲಿ ಓನರ್ ನ ಹೆಲ್ಮೆಟ್ ಇದೆ.

ಒಳ್ಳೆ ರಾಜಾರೋಷವಾಗಿ ರೋಡ್ ಮೇಲೆ ಹೊಂಟಾವು.